ಹ್ಮ ಮತ್ತೇ, ಎಲ್ಲಿದ್ದೀರೀಗ? ಕೆಲ್ಸದಲ್ಲಿದ್ದೀರಾ? ಹಾ. ಹೌದು. ಈಗ ನಾನು site ಅಲ್ಲಿದ್ದೇನೀಗ. ನೀವೆಲ್ಲಿದ್ದೀರಾ? ನಾನ್ ಕೆಲ್ಸದಲ್ಲಿ ಇದ್ದೆ. ಸ್ವಲ್ಪ free ಇತ್ತು.

ಹಾಗೆ ಮಾಡಿದೆ. free ಇದ್ದೀರಾ? busy ಇದ್ದೀರಾ?

ಸ್ವಲ್ಪ busy ಇದ್ದೇನೆ. ಪರ್ವಾಗಿಲ್ಲ ಹೇಳಿ, ಎಂತ ವಿಷಯ? ಎಂತ ಇಲ್ಲ ನಾನ್ ಹೀಗೇ ಮಾಡಿದ್ದು call ತುಂಬ ದಿವಸ ಆಯ್ತಲ್ಲ? ಹೌದೌದು. ನೀವು busy ನಾವ್ಸ busy ಅಲ್ಲ ಈಗ, ಎಂತ ಮಾಡುದು?

ಹ್ಮ work ಇರೋವಾಗ busy ಇರ್ಬೇಕಲ್ಲ, ಪುರ್ಸೊತ್ತ್ ಇರಲ್ಲ.

ಹ್ಮ ಹ್ಮ ಹ್ಮ ಮತ್ತೇ ಎಂತಾದ್ರೂ plan ಇತ್ತಾ ನಿಮ್ದು ತಿರ್ಗ್ಲಿಕ್ ಹೋಗೋದು, ಎಲ್ಲಿಗಾದ್ರೂ? ಇಲ್ಲ ನನ್ಗೇನಿಲ್ಲ. ನೀವು? ಹ್ಮ ಹ್ಮ. ನಾವು ಮೊನ್ನೆ ಹೋಗಿದ್ದೇವ್ ಶಿವಮೊಗ್ಗಕ್ಕೆ. . ಹ್ಮ ಹೇಗೆ ಹೋದದ್ದು ನೀವು? ನಾವು, mini van ಅಲ್ ಹೋದದ್ದು. ಹನ್ನೆರಡು ಜನ ಇದ್ದೆವು ನಾವು.

School ಆ? school friends ಆ? ಹ. ಹ್ಮ. ಮದ್ವೆ ಉಂಟು ಈಗ, ಈಗ ಹೋಗ್ಲಿಕ್ಕೆ ತುಂಬಾ ಒಳ್ಳೇ ಉಂಟು weather ಎಲ್ಲ.

ಹ್ಮ. ತುಂಬ ಚಳಿ ಚಳಿ ಇರ್ವಾಗ ಖುಷಿಯಾಗ್ತದೆ. ಇರ್ತದಲ್ಲ.

ಹ್ಮ. ಮೊದ್ಮೊದ್ಲು ನಾವು ಇಲ್ಲಿಗೆ ಹೋದದ್ದು, ತೀರ್ಥಹಳ್ಳಿಗೆ.

ಅಲ್ಲಿ, place ಉಂಟು ಒಳ್ಳೇ ಉಂಟು. ಅಲ್ಲೊಂದು ದನದ್ ಇದುಂಟು.

ಮುನ್ನೂರು type ಅದ್ ದನ ಉಂಟಂತೆ ಅಲ್ಲಿ.

ಹ್ಮ. ಅಲ್ಲಿ ನೋಡಿ. ಹೊರಡಿದ್ದು.

Place ಒಳ್ಳೆ ಉಂಟು ಶಿವಮೊಗ್ಗ ಈಗ. ಈ time ಅಲ್ ಹೋಗ್ಬೇಕು, ಒಳ್ಳೆ ಆಗ್ತದೆ.

Place ಗೆ ಹೋಗ್ಲಿಲ್ವಾ?

ಬೇರೆ place ಗೆ ಹೋಗ್ಲಿಲ್ಲ. ಅಲ್ಲೇ ಹೋಗಿ, ಹೋಗಿ ಬರುವಾಗ ಆಯ್ತು ಸುಸ್ತಾಗ್ತದೆ ತುಂಬ, ಘಾಟಿ ಅಲ್ಲಾ?

ತಲೆ ಎಲ್ಲ ಹಾಳಾಗಿ ಹೋಗ್ತದೆ . ಹ್ಮ . ಹ್ಮ ಹೇಳಿ ಹೇಳಿ. ಅಲ್ಲ, ಕೆಲವರೆಲ್ಲ vomit ಎಲ್ಲ ಮಾಡಿದ್ದಾರೆ, friends ಅದು ತುಂಬಾ ಘಾಟಿ ಅಲ್ಲ. ಅದು ತಲೆಯೆಲ್ಲ ಇದಾಗ್ತದೆ, ಹಾಳಾಗ್ತದೆ ತಿರ್ಗಿ ತಿರ್ಗಿ ಹೋಗ್ವಾಗ ಘಾಟಿಯಲ್ಲಿ.

ಹ್ಮ ನೀವೆಂತ ಮಾರಾಯ, ಒಂದಾದ್ರೂ ಹೋಗ್ಬೇಕು, ವರ್ಷಕ್ಕೆ ಒಮ್ಮೆಯಾದ್ರೂ ಹೋಗ್ಬೇಕು ತಿರುಗ್ಲಿಕ್ಕಾದ್ರೆ . ಹ್ಮ.

ಹ್ಮ ಖಾಲಿ work work ಅಂತ work ಎ ಮಾಡ್ತಾ ಇರೂದಲ್ಲ. ಅಲ್ಲ ನನ್ಗೆ free ಇರುವಾಗ ಅವರಿಗೆಸ free ಇರ್ಬೇಕಲ್ವಾ? Friends ಅವರಿಗೆಸ.

ಅದ್ ಹೌದು. ಆದ್ರೆ, ಒಂದು ತಿಂಗಳಿಗೊಮ್ಮೆಯಾದ್ರೂ ಮಾಡಿ ಹೋಗ್ಬೇಕು.

Free ಮಾಡ್ಕೊಂಡ್ ಎಲ್ಲಿಗಾದ್ರೂ ಆಯ್ತ್ beach ಗಾದ್ರೂ ಹೋಗಲ್ವ ನೀವು ಕಾಪು beach ಗೆಲ್ಲ? ಹತ್ತಿರ ಹತ್ತಿರ ಹೋಗ್ಬೋದು. ಆದ್ರೆ, ಆಹ್ ತುಂಬ ದೂರಕ್ಕೆಲ್ಲ ಅಂದ್ರೆ ಒಂದು timings ಇರ್ಬೇಕು. ಯ ಕೆಲವರಿಗೆ ಆಗ್ತದಾ ಬರ್ಲಿಕ್ಕೇ ಅಂತೆಲ್ಲ ಕೇಳಿ, ಮತ್ತೆ ನಾವೊಂದು set ಮಾಡಿ ಎಲ್ಲ ಹೋಗ್ಬೇಕಲ್ಲ friends ಉ.

ಆದ್ರೆ ವರ್ಷಕ್ಕೆ ಒಮ್ಮೆಗಾದ್ರೂ ನೋಡ್ಬೇಕು, ಒಂದು . ಹತ್ತಿರ ಹತ್ತಿರ ಹೋಗ್ಬೋದು. ವರ್ಷಕ್ಕೊಮ್ಮೆಯಾದ್ರೂ ದೂರ ಎಲ್ಲಿಯಾದ್ರೂ plan ಮಾಡ್ಬೇಕು.

ಹ್ಮ. ನೋಡುವ. ನೀವು ಹೇಳಿದ್ರಲ್ಲ? ಈ ವರ್ಷ plan ಮಾಡುವ. ಹೇಳಿ, ನಾನ್ಸ ಬರ್ತೇ ಬೇಕಿದ್ರೆ. ಹಾ, ಸರಿ ಆಯ್ತು. ಹೇಳ್ತೇನೆ.

ಮತ್ತೆ? ಸರಿ ನಾನಿಮ್ಗೆ ಇನ್ನೊಮ್ಮೆ ಮಾಡ್ತೇನಾಯ್ತಾ? ಸ್ವಲ್ಪ busy ಇದ್ದೇನೆ. ಹಾ, ಆಯ್ತಾಯ್ತು . ಹೌದಾ . ಮತ್ತೆ ಬೇಕಾದ್ರೆ ಮಾಡ್ತೆ. ಆಯ್ತಾ?

Hai ಹ್ಮ್ ಹೇಳು ಏನ್ ಮಾಡ್ಲಿಕತ್ತಿದೀ ಆರಾಮ್ ಅದಿ? ಏನೂ ಇಲ್ಲಾ ಸಾಯಂಕಾಲ ಆದ್ ಕೂಡ್ಲೇ TV ಮುಂದ tight ಧಾರಾವಾಹಿ ನೋಡ್ಕೊಂತ್ ಕೂತ್ ಕೊಂಡಿದ್ದೇ ನೋಡ್ ನೀ ಏನ್ ಮಾಡಾಕಂತಿ .

ಅದ್ ಬಿಡದಿಲ್ಲ ಧಾರಾವಾಹಿ ಧಾರಾವಾಹಿ ಇಲಂದ್ರ ನಮ್ ಜೀವ್ನಾನೆ ಇಲ್ಲ ಬೆಳಗ್ಗೆ ಎಲ್ಲಾ ಅಡ್ಗಿ ಮಾಡೋದು ಸಾಯಂಕಾಲ ಮುಂದೇ TV ಮುಂದೇ tight ಆಗಿ ಕೂತ್ ಕೊಂಡ್ಬಿಡೋದು ಧಾರಾವಾಹಿ ನೋಡ್ಕೊಂತ.

ಚಲೋ entertainment ಅಲ್ಲಾ . Entertainment ಸಾಯಂಕಾಲ ಐದ್ರಿಂದ ರಾತ್ರಿ ಹತ್ ಗಂಟೆ ಮಟಾ ಬೇರೆ ಇನೇನ್ time pass ಬೇಕ್ ನಮ್ಗ.

ಬರೀ ಅದೇ ಅತ್ತೆ ಸೋಸಿ ಜಗ್ಳಾ ಒಬ್ರೂ villain ಇಲ್ಲಾ ಮತ್ ಯಾವ್ ಯಾವ್ದೋ . ಅದ ಕೆಲ್ಸಾ ಒಬ್ಬರ್ದ love story ಇನ್ನೊಬ್ಬರದ ಅದ್ ಅತ್ತಿ ಸೋಸಿದು ಜಗ್ಳಾ.

ಕೂಡ್ಸಾ ಕುಂತ್ನ ಒಬ್ರ ಕೆಡ್ಸೋದು .

ಒಟ್ಟ ನೀನು ಯಾವ್ದು ಧಾರಾವಾಹಿ ನೋಡಂಗಿಲ್ಲ ಹೆಂಗ.

ನೋಡ್ ತೀರ್ತೇನಿ ಇದ್ particular ಆಗಿ ಅಂತ್ ಅಲ್ಲ ಒಂದ್ ಏನೋ ಒಂದ್ ಸ್ವಲ್ಪ ದಿನಾ ನೋಡ್ತಿನಾ ನಾ ಆಮೇಲೆ ಅದ್ ಒಂದ್ ತೋರ್ಸಿದ್ದನೇ ತೋರಸ್ತಾರ್ ಈಗ್ example ಯಾವ್ದೋ ಒಬ್ಬರ್ದು ಮದ್ವೆ ಐತ್ ಅಂತ್ ತಿಳ್ಕೋ ನೀ ಒಂದ್ ತಿಂಗ್ಳ್ ಆದ್ರೂ ಮದ್ವೇನೆ ಆಗೋದಿಲ್ಲ ಅವರ್ದು . ಯಾರಾದ್ರೂ ಬಂದು ಹಾ ನಿಲ್ಲಿ ನಿಲ್ಲಿ ಅಂತ್ಹೇಳಿ stop ಮಾಡೀಸ್ಬಿಡ್ತಾರ

ಪ್ರಾಣೇಶ್ಂದ್ comedy ಕೇಳಿನ ಇಲ್ಲ ಧಾರಾವಾಹಿಯಿಂದ.

ಅದ ಒಬ್ಬರಿಂದ್ ಯಾರ್ ಒಬ್ಬಕಿ ಬಂದ್ಲಂದ್ರ ಮೂರ್ ಸರ್ತಿ ಎಲ್ಲಾರ್ದು ಮುಖ ತೋರಸೂರ್ ದಾಗ್ ಅರ್ಧಾ ತಾಸ್ ಮುಗದ್ ಹೋಗಿರ್ತೇತಿ . ಹ್ಮ್ ಅದೂ ಆ level ಗ್ ಹೋತಂದ್ರ stop ಮಾಡ್ತೀವ್ ಮತ್ ಬೇರ್ ಏನಾದ್ರೂ ನೋಡ್ತಿವಿ ಚನಾಗ್ ಇರುತ್ತೆ comedy ನೋಡ್ತೇನಿ ಒಂದ್ ಒಂದ್ ಸರ್ತಿ ಬೇಜಾರ್ ಆಗ್ಬಿಡುತ್. ನಾವ್ ಹೆಂಗ್ ತೋಗೋತೀವ್ ಹಂಗ ಅದ್ ಪದೇ ಪದೇ ತೋರ್ಸಿದ್ದನ್ನ ತೋರ್ಸಿದ್ರ ಬೇಜಾರ್ ನೋಡಾಕ.

ಹ್ಮ್ but ಆದ್ರೂ ನನ್ಗ ಅನ್ಸುತ್ತ ಜಾಸ್ತಿ serial ಗ ನೋಡ್ಬಾರದು ಅಂತ್ ಅನ್ಸುತ್ ಸ್ವಲ್ಪ ಎಲ್ರೂ serials ಬಿಟ್ಟ ಹೊರ್ಗಡೆ ಬಂದ್ ಹೊರ್ಗಡೆದನ್ನೂ ಸ್ವಲ್ಪ . ಸಾಯಂಕಾಲ ನೀ ನೋಡ್ಬಾರ್ದ ಅಂತೀಯಲ್ಲ.

ಇಲ್ಲಾ ಸ್ವಲ್ಪ entertainment ಮಾಡ್ಕೊಂಡು TV ಮುಂದ ಆಮೇಲ್ ಹೊರ್ಗಡೆ ಬಂದ್, ಹೊರ್ಗಡೇನು ಸ್ವಲ್ಪ ಎಲ್ಲಾರ್ ಜೊತಿ mingle ಆಗುದು ಅಲ್ಲೇನ್ರ entertainment ಅಲ್ಲೇನಾದ್ರು ಎಲ್ಲಾರೂ ಸೇರಿ game ಆಡ್ಬೋದ್ ಅಲ್ಲ. ಮತ್ ಕೆಲವಬ್ರ ಏನ್ ಅಂತಾರ್ ವಯಸ್ಸಾದವ್ರ್ ಅದೆ ಯಾವ್ದರ ಚಲೋದ್ ಹಾಕಿದ್ರ ನೋಡ್ಬೊದ್ರಿ ರೀ. ನಾವ್ Doctor B.R ಅಂಬೇಡ್ಕರ್ ಹಾಕ್ಯಾರಾ ಹಂತಾವೆಲ್ಲ ನೋಡ್ಕೊಬೋದ್ಲಾ. ಹಾ ವಾ ಆ ತರಾ ಜೀವನ್ ಕಥಿಗಳ್ ಕೆಲವಂದ್ ನಮ್ಗ್ ಇಷ್ಟ . ಮತ್ ಈಗ್ ಕೆಲವ್ ಏನೇನ್ ಹಾಳುಮೂಳು ಬೇರೆಬೇರೆವ್ ಹಾಕಿರ್ತಾರ ನೋಡ್ ಹಂತವೆಲ್ಲ ಹೆಂಗ್ ನೋಡಾಕ್ ಆಗುತ್ ಹೇಳು ಚಲೋ ಇದ್ದದನ್ ನೋಡದು. ಧಾರವಾಹಿಯಲ್ಲಿ ಕೆಲವಂದಿಸ್ಟ advantage ಐತಿ disadvantage ಉ ಐತಿ ಚೆನ್ನಾಗಿರೋದ್ ನಾವ್ ತಗೋಬೇಕಾ ಇಲ್ಲಾ ಅನ್ನೋದನ್ ಬಿಟ್ಬಿಡ್ಬೇಕ್ ಅಷ್ಟ.

ಹಾ ಅಷ್ಟ ಅದ ಅಲ್ಲ ಅದೇ TV ನೋಡ್ಕೊಂಡ್ ಕುಂತ್ರು ಕಣ್ಣಿಗೂ effect ಉ.

ಹ್ಮ್ ನೋಡಾಕಾಗಲ್ ಎನ್ ನೋಡುತ್ತೇ ಕೆಲವಂದ್ ಈ serials ಇಷ್ಟ ಆಗುತ್ತ entertainment ಮತ್ತೇನ message ಉ ಕೊಡ್ತಾರ.

ಇನ್ನೋದ್ ಕಡೆ ಬ್ಯಾಡಾ ಅನ್ನಸ್ ಬಿಡ್ತೈತ್ ಒಂದೋಂದ್ ಏನೋ . ಒಟ್ ವಯಸ್ಸ್ ಆದೋರ್ಗ್ ಎನಂತಾರ TV ಯನ್ ಹಚ್ಚಕೊಂಡ್ ಇರ್ತಾರ ಅಂತೋರ್ ಏನ್ ಮಾಡ್ತಾರ ಸಾಯಂಕಾಲ್ದಿಂದ ಎಲ್ಲೂ ಆಚೆ ಹೋಗ್ಲಿಕ್ ಇಷ್ಟ ಪಡಲ್ಲ. ಇವಾಗ್ ಕತ್ಲ ಆಗೆತಿ ನಾ ಬಿದ್ನೋ ಮಾಡಿದ್ನೋ TV ಆದ್ರೂ ನೋಡಿದ್ರ time pass ಆದ್ರೂ ಆಗುತ್ ಅಂತ್ ಕೆಲವಬ್ರು ಹಂಗ್ ಅಂಕೋಂತಾರ.

ಏ ಹೌದು ಈ ಅಜ್ಜಿಯರ್ ಏನ್ ಕೊಟ್ಟಿಯ serial ದೊಡ್ಡ್ time pass ಅವ್ರಗೆ ದೊಡ್ಡ್ entertainment ಸರಿಯದೆ ಇಲ್ಲ.

ಹ್ಮ್ ನಮ್ ಅತ್ತಿ ಯಂಕೃ ಸ ಅದೂ remote ಕೈಯಲ್ ಹಿಡ್ಕೊಂಡು ಅದು ಮುಂದ್ ಎಲ್ಲಾ ಅದ ಸೊಪ್ ಎಲ್ಲಾ ಹಾಕೋಂಡ್ TV ಮುಂದ್ ಹಾಕೋಂಡ್ ಕುಂತ್ ಬಿಡ್ತಾಳ . ಯಾದ್ ಕಸಾ ಯಾವ್ದ್ ಚಲೋ ಅಂತ್ ಅದು ಗೊತ್ತಾಗಲ್ಲ. ಅದ್ರಾಗ ಅಷ್ಟ್ ಮಗ್ನ ಆಗ್ ಬಿಡ್ತಾರ ಧಾರಾವಾಹಿ ಒಳ್ಗ ಹೌದಲ್ ಹಾ ಹೌದ್. ಹಾ ನಿಜ ಆ ರೀತಿ ನೋಡ್ತೀರ್ತಾರಲ್ ನಮ್ ಮಾವ ಕರೀ ತೀರ್ತಾರ ಎ~ ಎಲ್ಲಿದಿ ಎಲ್ಲಿದಿ ಅಂತ್ಹೇಳಿ ಕೇಳೋದೇ ಇಲ್ಲ ಅವ್ರಿಗ . ನಾವು ಅಂತೇವ್ ಈ ಕಡೆ cricket match ಹಚ್ಚಿರ್ತೇತಿ ಈ ಕಡೆ ನಮ್ ಧಾರವಾಹಿ ಹತ್ತಿರತೇತಿ. ಅವ್ರ cricket ನೋಡ್ಕುಂತಿರತಾರ ನಮ್ ಧಾರಾವಾಯಿ ಹಚ್ಚತಿರೇನ ಏನಂತಿರ ಅನ್ನೋದ್ ಅವ್ರಿಗ.

ಹಾ ಒಂದ್ಸರ್ತಿ ನೋಡ್ತಾ ನೋಡಕತ್ರ ಅದ್ continue ನೋಡ್ಬೇಕ್ ಅನ್ಸುತ್ ಬಿಟ್ರ ಎನಾಯಿತೋ ಅಯ್ಯೋ ಅವ್ಳು ಇವತ್ ಮನೆಗೆ entry ಕೊಡೋಳ್ ಇದ್ಲಲ್ಲ ಯಾಕ್ ಕೊಡ್ಲಿಲ್ಲ . ನಾಳೆಗೆ ಮುಂದುವರಿಸಲಾಗಿದೆ.

ಇವತ್ ನಾಳೆರೂ ಆಗುತ್ ಬರುವಾಗ ಮತ್ ನಾಳ್ ಎಲ್ಲಿದ್ರೂ ಓಡ್ ಬರ್ತೀಯಲ್ ನೀ ಧಾರಾವಾಹಿ ನೋಡಾಕ್ ಅದಕ್ಕ.

ಹಾ ಅದ್ಕ ಹಂಗ್ ತೋರಸ್ತಾರ ಅಂತದ್ದೇನಾರ impotent scene ಇದ್ರ last climax ಗ್ ಹಾಕಿರ್ತಾರ but ಅದೆ ಮುಗಿಯೋವಸ್ಟಿಗೆ ನಿಮ್ time ಮುಗ್ದಿರುತ್ತ

ಹ್ಮ್ ಮತ್ತ ಮತ್ ನೀನ್ ಎಲ್ಲಿ ಹೋಗಂಗಿಲ್ಲ ಸಾಯಂಕಾಲ ಹೊತ್ಗೆ. ಅದನ್ ನೋಡ್ತೀನ್ ಸ್ವಲ್ಪ ಇವಾಗ್ ಸೆಖೆ ಬೇರೆ ಸ್ವಲ್ಪ ಹೊರಗ್ walking ಹೋಗಿರ್ತಿನಿ ಮಹಾ ನಾಯಕ ಇದು ಅಂಬೇಡ್ಕರ್ ಅವರ್ದು ನೋಡ್ತೀವಿ ಹಿಂಗ ಹಿಂಗ ಇನ್ನೋದ್ ಎರ್ಡ್ ಇದಾವ್ ಅವ ಚನಾಗ ಅನ್ಸುತ್ ನನಗ. but ಅದನ್ ನೋಡಿದ್ರ ಬಾಳ್ ಕೆಟ್ ಅನ್ಸ್ತೇತಿ ಹಾ ಹೌದ್ ಹೌದ್. ಉಳ್ದಿದ್ದ್ . ಹೌದ ಇಕಿದು ನೋಡು ಅದಾವ ಬಾಳ್ .

ನಾನ್ ನೋಡ್ತೇನಿ ಬಾಳ್ ಅಂದ್ರ ಇವಾಗ್ ಹೊಸ್ದಾಗಿ ಬಂದೇತ್ ನೋಡ್ ಶ್ರೀರಸ್ತು ಶುಭಮಸ್ತು ಅದ್ನ ನೋಡ್ತೇನಿ ಅದ್ ಚಲೋ ಬಂದ್ರ starting last ಗ ಏನ್ ಮಾಡ್ಬೇಕ್ ಗೊತ್ತಿಲ್ಲ.

ಚನ್ನಾಗ್ ಐತ್ ಅದು ನನಗೂ ಇಸ್ಟಾ ಆಗುತ್ತ ಸರಿ ಆಯಿತು ಮಾ bye .

ಶ್ರಾವ್ಯ ನಿನಗೆ ಮಸಾಲಾ ದೋಸಾ ಹೇಗೆ ಮಾಡುದು ಅಂತ ನಾನು ಹೇಳ್ಬೇಕಾ ಹಾ ನಿನಗೆ ಮಸಾಲಾ ದೋಸಾ ಕಳಿಸಿಕೋಡ್ತೆನೆ ಹೇಗೆ ಮಾಡುದು ಅಂತ. ಮೊದ್ಲಿಗೆ ಬೆಳ್ತಿಗೆ ಅಕ್ಕಿ ಉಂಟಲ್ಲ. ಅದನ್ನು ಮೂರು ಲೋಟ ತೊಕೊಂಡ್ರೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕ್ಬೇಕು. ಆಮೇಲೆ ಒಂದು ನಾಲ್ಕು ಐದು ಚಮ್ಚದಷ್ಟು ಕಡ್ಲೆಬೇಳೆ table spoon .

ಹ್ಮ್ table spoon ಕಡ್ಲೆಬೇಳೆ ಹಾಕ್ಬೇಕು. ಮತ್ತೆ ಒಂದು ಎರಡು ಮೂರು ಚಮಚ table spoon ಅಷ್ಟು ಮೆಂತೆ ಹಾಕ್ಬೇಕು. ಅದನ್ನು ಒಟ್ಟಿಗೆ ನೆನೆಸಿ ಇಡ್ಬೇಕು ಎಷ್ಟು ಅಂದ್ರೆ ಒಂದು ಎರಡು ಮೂರು ಗಂಟೆ ನೆನೆಸಿ ಇಟ್ರೆ ಸಾಕು. ಅದು ನೆನೆಯಿತ ಇದ್ದಾಗೆ ಇದನ್ನು ಈಚೆಯಿಂದ ಬಟಾಟೆ ಬೇಯಿಸಿಕೊಳ್ಳ್ಬೇಕು cooker ಅಲ್ಲಿ cooker ಅಲ್ಲಿ ಒಂದು ನಾಲ್ಕು ಐದು ಆರು ಬಟಾಟೆ ತೆಕೊಂಡ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ cooker ಅಲ್ಲಿ ಬೇಯಿಸಿ ಇಟ್ಟು ಇಡ್ಬೇಕು.

ಬೇಯಿಸಿಟ್ಟ ಮೇಲೆ ಈಚೆಯಿಂದ ಒಂದು ಐದಾರು ಎರಡ್ ಮೂರ್ ಘಂಟೆ ನೆನೆಸಿಟ್ಟ ಅಕ್ಕಿಯನ್ನು mixie ಗೆ ಹಾಕಿ ಸಣ್ಣಾಗಿ ಚೆನ್ನ್ mixie ಗೆ ಹಾಕಿಕೊಂಡು ಚೆನ್ನ್. ಸಣ್ಣ ಆಗ್ಬೇಕು ಹಿಟ್ಟು, ಹಿಟ್ಟು ಉ~ ರುಬ್ಬಿ ತಕೊಳ್ಬೇಕು ಒಂದು ಪಾತ್ರೆಗೆ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಕಲಸಿಡ್ಬೇಕು ಒಂದು ಐದಾರು ಗಂಟೆ ಅದು ಉಬ್ಬಿ ಬರ್ಬೇಕಲ್ಲ ಸ್ವಲ್ಪ ಒಂದು ಐದಾರು ಏಳು ಗಂಟೆ ನೆನೆಸಿ ಇಟ್ಟ ಮೇಲೆ. ಆ ನೆನೆಸಿ ಇಟ್ಟ ಮೇಲೆ ಉಬ್ಬಿ ಬರ್ತದಲ್ಲ ಒಂದ್ ಐದಾರು ಏಳು ಗಂಟೆ ನಂತ್ರ ಈಚೆಯಿಂದ ನಾವು ಬಟಾಟೆ ಬೇಯಿಸಿ ಇಟ್ಟಿದ್ದೆವಲ್ಲ ಅದನ್ನು ಒಂದು ಆ ಅದ್ರ ನೀರೆಲ್ಲ ಇಳ್ದು ತೆಗ್ದು ಚೂ~ ಚೂ~ ಚೂಳಿ ಯೆಲ್ಲಾ. ಅದನ್ನು ತೆಗ್ದು ಬಟಾಟೆ ಯನ್ನು ಒಂದು ಬಟ್ಟಲಲ್ಲಿ ಈಚೆಗೆ ಇಡ್ಬೇಕು. ಮತ್ತೆ ಈಚೆಯಿಂದ ಈರುಳ್ಳಿ ಎಲ್ಲ ಹಚ್ಚಿ ಆಚೆ ತಕೊಳ್ಬೇಕು. ಈರುಳ್ಳಿ ಒಂದು ನಾಲ್ಕು ಐದು ತಕೊಳ್ಬೇಕು ಅದು बाजी ಗೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ರುಚಿ ಹೆಚ್ಚು ಬರ್ತದೆ.

ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಇಡ್ಕೊಳ್ಬೇಕು ಒಂದು ಹೆನ್ನೆ ಹಾಕಿ ಪಾತ್ರೆಗೆ ಬಿಸಿ ಮಾಡ್ಕೊಂಡು ಅದ್ರಲ್ಲಿ ಎಣ್ಣೆ ಹಾಕಿ ಅದಿಕ್ಕೆ ಸಾಸಿವೆ ಹಾಕ್ಬೇಕು ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ ಕರಿಬೇವು ಹಾಕ್ಬೇಕು. ಕರಿವೇ ಆ ಉದ್ದಿನಬೇಳೆ ಹಾಕ್ಬೇಕು, ಉದ್ದಿನಬೇಳೆ ಹಾಕಿ, ಕರಿಬೇವು ಹಾಕಿ ಮತ್ತೇ ಈರುಳ್ಳಿ ಹಾಕ್ಬೇಕು ಹಚ್ಚಿಕೊಂಡದ್ದು ಅಂದ್ರೆ ಹಿಚುಕಿದ ಬಟಾಟೆ ಹಾಕ್ಬೇಕು ಸ್ವಲ್ಪ ಹರಸಿನ ಅರಸಿನ ಹಾಕ್ಕೊಳ್ಳಬೇಕು.

ಅದನ್ನು ಸ್ವಲ್ಪ ನೀರ್ ಹಾಕಿ ಉಪ್ಪು ಹಾಕಿ बाजी ಮಾಡ್ಕೊಳ್ಬೇಕು ಆಯ್ತಾ ತುಂಬಾ ರುಚಿ ಆಗ್ತದೆ ಈಚೆಯಿಂದ ಐದಾರು ಗಂಟೆ ಉಬ್ಬಿದ ಅಕ್ಕಿ ಹಿಟ್ಟು ಉಂಟಲ್ಲ ಹ್ಮ್‌. ಅದನ್ನು ಒಂದು ಕಾವಲಿಗೆ, ಕಾವಲಿಯನ್ನು gas ಅಲ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಚ್ಚಿ ಕಾವಲಿ ಬಿಸಿ ಆದ್ಮೇಲೆ ಒಂದು ದೊಡ್ಡ ಚಮ್ಚದಷ್ಟು ಹಿಟ್ಟನ್ನ ತೊಕೊಂಡು ಮಸಾಲಾ ದೋಸಾ ಯನ್ನು ಹಿಟ್ಟನ್ ತಕೊಳ್ಬೇಕು. ಕಾವಲಿಯಲ್ಲಿ ಹಾಕ್ಬೇಕು ಮಸಾಲಾ ದೋಸಾ ಹಿಟ್ಟನ್ನು ಅದನ್ನು ತೆಳೂ ಬಿಡಿಸ್ಬೇಕು ತೆಳೂ ಬಿಡಿಸ್ಬೇಕು ಸಣ್ಣ ಚಣ್ಣಾಗಿ ಕಾಯ್ಬೇಕು ಸ್ವಲ್ಪ ಅದು ಕಾಯುವಾಗಲೇ ಸ್ವಲ್ಪ ಇದು ಖಾರದ ಮಸಾಲೆ ಉಂಟಲ್ಲ ಅದನ್ನು ಅದ್ರ ಮೇಲೆ ಹಾಕ್ಬೇಕು ಹಿಟ್ಟಿನ ಮೇಲೆ ದೋಸಾ ಯ ಮೇಲೆ.

ಆಮೇಲೆ ಇದು ಉಂಟಲ್ಲ ನಾವು ಬಟಾಟೆ बाजी ಇಟ್ಟಿ~ ಇಟ್ಟಿದ್ದೇವಲ್ಲ ಮಾಡಿ ಇಟ್ಟಿದ್ದೇವೆ ಅದನ್ನು ಸ್ವಲ್ಪ ಹಾಕ್ಬೇಕು ಒಂದು ಸ್ವಲ್ಪ ಹಾಕಿ ಮಡಿಚ್ಬೇಕು ಮಡಚಿ ಮಸಾಲಾ ದೋಸಾ ಯನ್ನು ತೆಗಿಬೇಕು ಒಂದು plate ಅಲ್ಲಿ ಹಾಕೊಳ್ಬೇಕು ಈಚೆಯಿಂದ. ಚಟ್ನಿಸ ಮಾ~ ಮಾಡ್ಬೇಕು ಮಸಾಲಾ ದೋಸಾ ಗೆ ತೆಂಗಿನ ತುರಿ, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಕಾಯಿಮೆಣಸೆಲ್ಲ ಹಾಕಿ mixie ಯಲ್ಲಿ ರುಬ್ಬಿ ಹಾಕಿದನ್ನು ಸ್ವಲ್ಪ ಚಟ್ನಿಸ ತಕೊಳ್ಬೇಕು. ಅದ್ರಲ್ಲಿ ತಿಂದ್ರೆ ನೀನು ಮಸಾಲಾ ದೋಸಾ ಯನ್ನು ಬಿಡ್ಲಿಕ್ಕಿಲ್ಲ. ಅದು ನಮ್ಮದೊಂದು Dakshina Kannada, Udupi ದೊಂದು famous ಮಸಾಲಾ ದೋಸಾ ಅದನ್ನ್ ನಮ್ಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ನೀನು ಕಲ್ತ್ರೆ ನನ್ಗೆ ತುಂಬಾ ಖುಷಿ ಆಗ್ತದೆ ಮತ್ತೆ ನೀನ್ಸ ತಿಂದು ನನಗೆ ಹೇಳ್ಬೇಕು ಹೇಗೆ ಆಯ್ತು ಅಂತ ಹ್ಮ್‌. ನಾನು ಮಾಡಿ, ನಾನು ಮಾಡಿ, ಹೇಳ್ಕೊಟ್ಟಿದ್ದೇನಲ್ಲ ಅದನ್ನು ನೀನು ತಿಂದು ನನಗೆ ಹೇಳ್ಬೇಕು ನಿನ್ಸ ಮತ್ತೆ ಒಂದು ನಾಲ್ಕು ಒಂದು ಹತ್ತಾರು ಜನಕ್ಕೆ ಕಲಿಸಿ ಕೋಡ್ಬೇಕು. ಎಲ್ಲರೂ ತಿಂದು ರುಚಿ ನೋಡಿ ನನ್ನ ಮಸಾಲಾ ದೋಸಾ ಹೇಗೆ ಆಯ್ತು ಅಂತ ನೀನು ಹೇಳ್ಕೊಡು ಹೇಳ್ಬೇಕು.

ನಾನ್ ಚೆನ್ನಾಗಿದ್ದೇನೆ tiffin ಆಯ್ತಾ.

ಮತ್ತೆ ಸುದ್ದಿ ಇಲ್ಲ ಮರ್ರೆ ಎಷ್ಟ್ ಸಮಯ ಆಯ್ತು ಮಾತಾಡ್ದೆ.